ಈ ತರ ಮದುವಿ ಯಾವುದೇ ಕಾರ್ಯಕ್ರಮ ಆಗಲಿ ಯಾವುದೇ ಈ ತರ ಡೆಕೋರೇಷನ್ ಮಾಡಿರ್ತಾರೆ ನಮ್ಮ ನಮ್ಮೂರಲ್ಲೂ ಇದೆ ತರ ಶಾಮಿಯಾನ ದವ್ರಿದ್ದಾರೆ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿರ್ತಾರೆ ಹೋದರೆ ತುಂಬಾ ಇಂಟರೆಸ್ಟ್ ಬರುತ್ತೆ ಕಾರ್ಯಕ್ರಮ ಯಾವುದೇ ಒಂದು ಕಾರ್ಯಕ್ರಮ ದಲ್ಲಿ ಈ ತರ ಡೆಕೋರೇಷನ್ ನೋಡಕ್ಕೆ ತುಂಬಾ ಅದ್ಭುತವಾಗಿರುತ್ತದೆ.

ನಮ್ಮ ಹಳ್ಳಿ ಸೈಡ್ ಎಲ್ಲ ಹೋದ್ರೆ ಚಿಕ್ ಚಿಕ್ಕದೆಲ್ಲ ಇರ್ತದೆ ಅಲ್ಲೆಲ್ಲ ಇಷ್ಟು ಸ್ಪೆಷಲಿಸ್ಟ್ ಇರಲ್ಲ ಅಲ್ಲೆಲ್ಲ ಈ ಈ ಹೀಟರ್ ಹಾಗೆಲ್ಲ ಇದೆಲ್ಲ ಇರ್ತದೆ ಈ ದೊಡ್ಡ ಶಾಪ್ ಆಗಿರ್ತದೆ.

ತುಂಬಾ ತಪ್ಪಾಗುತ್ತದೆ ಪ್ರತಿಯೊಂದು ಪ್ಲೇಸ್ ಲಿ ಪಾರ್ಕಿಂಗ್ ಅಂತ ಮಾಡಿರ್ತಾರೆ ಆ ಪಾರ್ಕಿಂಗ್ ಜಾಗದಲ್ಲಿ ಹೋಗಿ ತರ್ಬೇಕು ಪ್ರತಿಯೊಬ್ಬರು ವಾಹನಗಳನ್ನು.

ಇದು ನೋಡಬೇಕಾದಂತ ಪ್ಲೇಸೆ ಕೂಡಲ ಸಂಗಮದ ಹತ್ರ ಇರುವಂತದು ಇದು ಇದು ತುಂಬಾ ಅದ್ಭುತವಾಗಿರುವಂತಹ ಜಾಗ ಇಲ್ಲೆಲ್ಲ --

ಒಬ್ರು ಆಚರಣೆ ಮಾಡಿ ಇನ್ನೊಬ್ರು ಬಿಟ್ಟರೆ ಬೌದ್ಧ ಧರ್ಮ ಮಾತ್ರ ಆಚರಣೆ ಮಾಡುವಂತಹ ಬುದ್ಧ.